ಹೋಟೆಲ್ ಗಳು ತುಂಬಾ ಚನ್ನ ಚನ್ನಾಗಿ ಇರೋ ಹೋಟೆಲ್ ಘಾಲ್ಲ್ಯಾ ಬಂದ್ಬಿಟವೇ

ಬುಕ್ಸ್ ಗಳಿದೆ ಪೆನ್ ಪೆನ್ಸಿಲ್ ಎಲ್ಲ ತರದ ಮಕ್ಕಳಿಗೆ ಓದು ಮಕ್ಕಳಿಗೆ ಅಂತ ಎಲ್ಲ ಅನ್ಕೊಂತಾರೆ ಇಲ್ಲಿರ್ತಾರೆ.

ಯಾವ್ದು ಈಗ ಮಳೆ ಗಾಳಿ ಏನೆ ಬಂದ್ರು ಏನ್ ಪ್ರಾಬ್ಲಮ್ ಆಗಲ್ಲ ಆರಾಮಸೇ ಒಳ್ಳಗೆ ಕುತ್ಕೊಂಡು ಚನ್ನಾಗಿ ಮದುವೆ ಮುಗಸ್ಕೊಂಡು ಹೋಗ್ತಾರೆ.

ಮತ್ತೆ ಚೊಕ್ಲೆಟ್ಸ್ ಗಳು ಅವು ಇವು ಚಿಪ್ಸ್ ಅಂತೇ ಅವು ಇವು ಎಲ್ಲ ಸಿಕ್ತಾವು ಕೂಲ್ ಡ್ರಿಂಕ್ಸ್ ಎಲ್ಲ.

ಎಕ್ಸಿಬಿಷನ್ ತಾರಾ ಕಾಣ್ಸ್ತ ಅಯ್ತೆ ನೋಡಿ ಹಿಂದಿನ ಕಾಲ ಇದಂಥವ್ರು ಬಗ್ಗೆ

ಈ ಹೃದಯ ಸಂಭಂದಿ ಕಾಯಿಲೆ ಇರೋ ಅಂತವ್ರು ಮೀನು ತಿಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ.

ಅಹ್ ಪ್ರೋಗ್ರಾಮ್ ನಡೆಸ್ತಾ ಇರೋದು ಈ ಫ್ರೆಷೆರ್ಸ್ ಜಾಯಿನ್ ಆಗಿರ್ತಾರೆ ಅವ್ರ್ಗೆ ವೆಲ್ಕಮ್ --

ನಾವು ಈಗ ಬೆಂಗಳೂರು ಹೋಗಬೇಕು ಅಂದ್ರೆ ಹೋಗ್ತಾ ಆನ್ ದಿ ವೆ ಅಲ್ಲಿ ನಮ ಮುಂದೆ ಸಿಗುತ್ತೆ.